ಬಾಸ್ ಕರೆಕ್ಟ್ ಆಗಿ ಯೂಸ್ ಮಾಡಬೇಕು ನಾವ್ ತುಂಬಾ ಮಿಸ್ ಯೂಸ್ ಮಾಡಕೋಬಾರದ್ ಅದನ್ನ.

ಇಲ್ಲಿ ಟ್ರೈನ್ಸ್ ಎಲ್ಲಾ ಹಂಗಂಗೆ ಆರ್ಟಿಫಿಷಿಯಲ್ ಆಗಿ ಮಾಡಿ ಇಟ್ಟಿದ್ದರೆ. ಎಷ್ಟೊನ ಜನ ರೈಲ್ವೆ ಸ್ಟೇಷನ್ ಗೆ ಹೋಗಲ್ಲಾ ಹೆದ್ರ ಕೊಂಡು ಟ್ರೈನ್ ನಲ್ಲಿ ಹತ್ತಕೊಂಡು ಪ್ರಯಾಣ ಮಾಡಬೇಕಂತ.

ಅಲ್ಲಿ ಸಿಗುವಂತ ರುಚಿ ಆ ಪ್ರಸಾದಗೋಸ್ಕರನೇ ಎಷ್ಟೊನ ಜನ ದೇವಸ್ಥಾನಕ್ಕೆ ಹೋಗಿ ಕೈ ಮುಗಿತ್ತಿನಿ ಅನ್ನೋ ನೆಪದಲ್ಲಿ ಪ್ರಸಾದ ತಿನ್ನತ್ತಾರೆ.

ಸೈಡಿನಲ್ಲೆಲ್ಲಾ ಬಂದು ಸಡನ್ ಆಗಿ ಬಸ್ ಗೆ ವೇಟ್ ಮಾಡೋದು ಬಸ್ ಹೊಂಟೋಗೋದು ಇತರ ಎಲ್ಲಾ ಆಗುತ್ತೆ. ಆಮೇಲೆ ಬಸ್ ಸ್ಟಾಂಡ್ ತುಂಬಾ ಕ್ಲೀನ್ ಆಗಿ ನೀಟ್ ಆಗಿ ಇರಬೇಕು ನೋಡೋದಕ್ಕೆ ಇಲ್ಲಾಂದ್ರೆ ನಮ್ಮಗೂ ಕಷ್ಟ ಅಲ್ಲಿ ಪ್ರಯಾಣ ಮಾಡೋರಿ ಎಲ್ಲಾರಿಗೂ ಕಷ್ಟ ಆಗುತ್ತೆ.

ಆದ್ರೆ ಈಗ ನಾವು ಒಂದ್ ಮೊಬೈಲ್ ಇದ್ರೆ ಸಾಕು ಏನ್ ಬೇಕಾದ್ರೂ ಮಾಡಬೋದು .

ಲೈಫ್ ಅಲ್ಲಿ ಒಂದ ಮನುಷ್ಯ ಯಾವದನ್ನೇ ಮರಯದೇನೆ ಇದ್ರುನು ಈ ಬುಕ್ಸ್ ಮತ್ತೆ ಮೊಬೈಲ್ ನ ಅವ್ನ ಕೈಯಲ್ಲಿ ಬಿಟಿಯಾಕೆ ಆಗಲ್ಲಾ.